ಈ ವರ್ಕ್ ಅನ್ನು ಇವ್ರು ಮಾಡಿ ನಮಗೆ ಅದೇ ಸಮಯಕ್ಕೆ ನಮಗೆ ಕಾರ ನ್ನು ತಲುಪಿಸುತ್ತಾರೆ. ಈ ಕಾರಿ ನ ವಿಶೇಶತೆ ಏನೆಂದರೆ ಇಲ್ಲಿ ಅತೀ ಕಡಿಮೆ ಸಮಯದಲ್ಲಿ ನಮಗೆ ಯಾವುದೇ ರೀತಿಯ ಕಾರ ನ್ನು ಇವರು ಇಲ್ಲಿ ರಿಪೇರಿ ಮಾಡಿಕೊಡಲಾಗುವುದು.

ಕೋಳಿ ಫಾರಂ ಗಳಲ್ಲಿ ಅತಿ ಹೆಚ್ಚು ಕೋಳಿಗಳನ್ನು ಬೆಳೆಯುವ ಜಾಗ ಕೋಳಿಗಳನ್ನು ಸಣ್ಣ ಕೋಳಿ ಪಿಳ್ಳೆಗಳಿಂದ ದೊಡ್ಡ.--